ನಿಮ್ಗೆ ಬೇಕಿದ್ರೆ ನೀವೂ ಹೋಗಬಹುದು ಮಾಡಿಸ್ಕೊಳ್ಳಿಕ್ಕ .

ವಸ್ತುಗಳು ಇಲ್ಲಿ ಬೇಕಾಗುತ್ತದೆ ವಿದ್ಯಾರ್ಥಿಗಳು ಸಂಬಂಧ ಪಟ್ಟ ಹಾಗೆ --

ಸೆಂಟ್ರಲ್ ಲೈಬ್ರರಿ ಇದೆ. ಅಲ್ಲಿ ಯಾರ್ ಬೇಕಿದ್ರೂ ಹೊರಗಿಂದ ಬಂದ ಜನರು ಸ ಹೋಗಿ ಓದ್ಕೊಳ್ ಬಹುದು.

ದಯವಿಟ್ಟು ಒಬ್ರೇ ಹೋಗಿ ಎ_ಟಿ_ಎಂ ಗೆ ಎ_ಟಿ_ಎಂ ಜಾಸ್ತಿ ಇದ್ದಲ್ಲಿ